ವೈಟ್ ಕಲರ್ ಇಂದ ಇದೆ ಡಬುಲ್ ಫ್ಲೋರ್ ಬಿಲ್ಡಿಂಗ್ ಇದೆ ಪಕ್ಕದಲ್ಲಿ ಒಂದು ಚಿಕ್ಕು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಬಿಸ್ಕಟ್ ಕಲರ್ ಅಲ್ಲಿ ಇದೆ ಪಕ್ಕದಲ್ಲಿ ಕಾಲಿ ಜಾಗ ಇದೆ ಆಕಡೆಯಲ್ಲಿ--

ರೆಡ್ ಕಲರ್ ಮತ್ತೆ ಬ್ಲ್ಯೂ ಕಲರ್ ಮೇಲೆ ಸ್ಟೋನ್ ಇಟ್ಟಿದಾರೆ ಸ್ಟೋನ್ ನಲ್ಲಿ --